ಅವ್ನ್ ಮದುವೆಗೆ ಇದೆ ಊರಿನ್ ಹೆಣ್ಣಾಗಿತಿ ನೋಡ್ಬೇಕೀಗಾ.

ಈ ನೇಮ್ ಮನೆ ಅಡ್ಡಿ ಇಲ್ಲ ಚೆನ್ನಾಗಿ ಐತ್ತಿ ಮುಂದ್ಗಡೆ ಎಲ್ಲ ಹೂವಿನ ಗಿಡ ಗಿಡ ಹಾಕಿದೀವಿ ಎಲ್ಲ ಮಾಡಿದೀವಿ.

ಆದ್ರೆ ಅದನ್ನು ಹೊಗೆತ್ತಿ ನಾವ್ ಬಣ್ಣ ಹೊಡೆದ್ ಒಂದ್ ಸ್ವಲ್ಪ ಚೆನ್ನಾಗ್ ಮಾಡ್ ಇಟ್ಟ್ಕೊಂಡು ಈವಿ ಹೊಸದು ಒಂದು ತಗೋಬೇಕು ಅಂತ ಮಾಡಿದೀವಿ ಆಗಿನ ರೆಟ್ ಗೆ ಇವಾಗಿನ ರೆಟ್ ಗೆ ಬಹಳ ವ್ಯತ್ಯಾಸ ಐತ್ತಿ.

ನನ್ ಮಗಳಿಗೆ ಕರ್ಕೊಂಡು ಹೋಗ್ತೀನಿ ಮೊಮ್ಮಗಳಿಗೆ ಅಕಿನೂ ಆಡತ್ತಾಳೆ ಜರೋ ಬಂಡಿ ಅವು ಇವು ಇರ್ತವಲ್ಲ ಆಟ ಆಡೋದು ಅದೆಲ್ಲ ಆಡಿ ಖುಷಿ ಪಡ್ತಾಳೆ.

ನಾವು ಅದ್ಕ್ಕಾಗಿ ಇಲ್ಲಿ ಏನು ಸಾಮಾನು ತರೋಕ್ಕೆ ಹೋಗಲ್ಲ ಅಲ್ಲಿ ಗಾಂಧಿ ಬಜಾರ್ ಅಗ್ ಎಷ್ಟೋ ಕಡಿಮೆ ಇರ್ತ್ತತ್ತಿ.

ನಮ್ ಊರಿಗೆ ಒಂದ್ ಕೆರೆ ಇತ್ತು ಅವಾಗ ಕಾರವಾರ ಕಡೆಗೆ ಅವಾಗ ಮಸೂಳೆ ಎಲ್ಲ ಬಹಳ ನೋಡ್ತಿದ್ವಿ ನಾವು ಮೀನು ಹಿಡಿಯೋಕ್ಕೆ ಹೋಗ್ತಿದ್ವಿ ಆ ಸಮುದ್ರಾದ ಹತ್ರ ಬಿದಿದ್ದ ಮಿನ್ ಎಲ್ಲ ಆರಿಸಿಕೊಂಡು ಬರ್ತಿದ್ವಿ ಮಸೂಳೆ ನು ಬಹಳ ಇದ್ವು ಅಲ್ಲಿ.

ನಾವು ದುಡ್ಡ್ ತಗೊಂಡಿ ಈಗ ಬ್ಯಾಂಕ್ ಕ್ಕಿಗೆ ದುಡ್ಡ್ ತೊಗೊಂಡಿ ಈಗ ಮನೆ ಕಟ್ಟ್ ಅಗೆತ್ತಿ ಈಗ ಬಡ್ಡಿ ಕಟ್ಟೋಕ್ಕೆ ಆಗೋಲ್ಲ ನಾವು ಕೊಲಿ ಕೆಲಸ ಮಾಡ್ಕೊಂಡ್ ತಿನೊಂದೆ ಕಷ್ಟ ಅಗೆತ್ತಿ.

ನಮ್ ಮನೆಗೆ ಭಾನ್ ಭಾನುವಾರ ಮೀನು ಚಿಕನ್ ಎಲ್ಲ ತರ್ತೀವಿ ಬಿರಿಯಾನಿ ಮಾಡ್ತೀವಿ ಗಿ ರೈಸ್ ಮಾಡ್ತೀವಿ ವೈಟ್ ರೈಸ್ ಮಾಡ್ತೀವಿ ನಮ್ ಮನೆಯವರಿಗೆ ಎಲ್ಲ ಅದೇ ಆಸೆ ಬಿರಿಯಾನಿ ಮಾಡೋದು ಸುಕ್ಕ ಮಾಡೋದು ಸಾರ್ ಮಾಡೋದು.

ನಮ್ ಮೊಮ್ಮಗಳಿಗೆ ಬಿರಿಯಾನಿ ಅಂದ್ರೆ ಆಸೆ ಅಕ್ಕಿಗೆ ಒಂದ್ ವಾರ ತಂದಿಲ್ಲ ಅಂದ್ರೆ ಬಹಳ ಇದು ಮಾಡತ್ತಾಳೆ ನಂಗು ಆಸೆ ನ ಅದರ ಸಲುವಾಗಿ ಬಿರಿಯಾನಿ ಮಾಡೋದ್ ಜಾಸ್ತಿ.

ಅವಾಗೆಲ್ಲ ಜಿಂಕೆಗಳು ಎಲ್ಲ ನಾವು ಕಾಡುಗೆ ಹೋದಾಗ ಅಲ್ಲಲ್ಲೇ ನಿಂತ್ಕೊಂಡ್ ನಮ್ ನೋಡ್ತಿದ್ವು ನಾ ಕಟ್ಟಿಗೆ ಇಟಿಗೆ ಮುರಿಯಕ್ ಹೋಗ್ತಿದ್ವಿ ಮಾರ್ ತಿದ್ವಿ ಈ ಕಾಡು ದೂರಯ್ತು ಊರ್ ಇದತ್ತು ಈಗ ಪಾ ಎಲ್ಲಾಂದ್ರೆ ಇತ್ ಸಿಂಹದಾಮ ಗಿಮ್ಮದಾಮ ನಾವೂ ನೋಡೋಕ್ಕೆ ಹೋಗ್ಬೇಕು ಈಗ

ದಿವಾನ ಮಂಚ ನೋಡಿದ್ರೆ ಅದು ರೇಟ್ ಮಾಡಿ ಒಂದ್ ಹಾಸಿಗೆ ಮಂಚ ಒಂದ್ ತಗೊಂಡೀವಿ ಮೂರುವರೆ ಸಾವಿರ ಬಿತ್ತು ನಮ್ಗೆ.

ಅದೇ ಹೂವ್ ತ್ ಕೊಯ್ತಿವಿ ದಾಸ ಇದು ಪ ಮಲ್ಲಿಗೆ ಹೂವು ತಾಗ್ದಿ ನಾವೇ ಮಾಲೆ ದೇವರಿಗೆ ಹಾಕ್ತಿವಿ ದಾಸ ಹೂವು ಅತ್ ಅಂತ ಹೂವು ಗೆ ನೆಟ್ಟಿದಿವಿ ಗಿಡ. ಈಗ ಪೇಟೆಗೆ ಹೋದ್ರೆ ಅಂತೂ ಹೂವು ಕೊಳಂಗೆ ಇಲ್ಲ ಆ ನಮೂನಿ ರೇಟ್ .

ಅವಗಿನ್ ಕಾಲ ಗದ್ದೆ ಇದ್ವು ನಾವೆಲ್ಲ ಗದ್ದೆ ಹೋಗೋದು ನೆಟ್ಟಿ ಮಾಡೋದು ಭತ್ತ ಕೋಯೋದೂ ಬಡಿಯೋದು ಮಾಡೋದು ಕಳೆ ತಗಿಯೋದು ಎಲ್ಲ ಅವಗಿನ್ ಕಾಲಾಕ್ ಮಾಡಿದ್ದೀವಿ ಈ ಯಾರು ಕೆಲಸ ಮಾಡೋಲ್ಲ ಗದ್ದೆ ಕೆಲಸ.

ಈಗ್ ಬೆಂಗಳೂರಿಗೆ ಎರಡು ಮೂರೂ ಸಲ ಹೋಗಿದೀವಿ ಟ್ರೈನಿಗೆ ಈಗ್ ನಮ್ಮ್ ಮೊಮ್ಮಗನೇ ಅದೇ ಈಗ್ ಕರ್ಕೊಂಡು ಹೋಗ್ತೀನಿ ಅಂದಾನೆ ಟ್ರೈನಿಗೆ ಹೋಗ್ಬೇಕು ಬಸ್ ಗೆ ಹೋದ್ರೆ ನಮ್ಮ್ ಮನೆಯವರಿಗೆ ಕುತ್ಕೊಳಕ್ಕೆ ಆಗೋಲ್ಲ ಟ್ರೈನಿಗೆ ಆದ್ರೆ ಓಡಾಡ್ಕೊಂಡು ಮಾಡ್ಕೊಂಡು ಇರಬಹುದು.

ಮ್ಮ್ ಶಾರದಾಂಬೆ ಈಗ ಇಲ್ಲಿ ಕೊಲ್ಲೂರ್ ಒಳಗ್ ಐತ್ತಿ ಆಹ್ಹ್ಹ್ಹ್ ಹೊರನಾಡು ಒಳಗ್ ಐತ್ತಿ ಅಲ್ಲೆಲ್ಲಾ ಕೊಲ್ಲುರ್ ಇದು ನೋಡಿದೀವಿ.

ಫ್ಯಾನ್ ಅವಗಿನ್ ಕಾಲಕ್ ಬಾಳ ಚೆನ್ನಾಗ್ ಐತ್ ಇದು ಫ್ಯಾನ್ ತಾಡತಾನೆ ಬರ್ತಿದ್ವುಇವಗಿನ್ ಫ್ಯಾನ್ ಅಷ್ಟ್ ತಾಡ್ತಾನೆ ಬರೋಲ್ಲ ಆದ್ರೆ ಫ್ಯಾನಿನ್ ಗಾಳಿ ಇಲ್ಲ ಅಂದ್ರೆ ಮಲಗಕ್ಕೆ ಆಗೋಲ್ಲ ಸೊಳ್ಳೆ ಕಾಟ.

ನಮಗು ಈವಾಗಿನ್ನ್ ವಾತಾವರಣ್ಕ್ ದುಡ್ಡ್ ಕೊಡಕ್ಕಾಗಲ್ಲಾ ಪೆಟ್ರೋಲ್ ರೇಟ್ ನೋಡಿದ್ರೆ ಏನು ಕೇಳಲ್ಲಾ ಮಕ್ಳು ಈವಾಗಿನ ಮಕ್ಳು ಬರಿ ಗಾಡಿ ಓಡಸೋದು ಒಂದೇ ಅವರಿಗೆ.